ಈ ಗ್ರೌಂಡ್ ಮಕ್ಕಳಿಗೆ ಸ್ಪೋರ್ಟ್ಸ್ ಟೈಮ್ ಅಲ್ಲಿ ತುಂಬ ಉಪಯೋಗವಾಗುತ್ತದೆ.

ಪ್ರಶಾಂತ ವಾಗಿ ರೀತಿಯಲ್ಲಿ ಕಾಣುತ್ತಿದೆ ಈ ಕಾಲೇಜು ನಲ್ಲಿ ವಿದ್ಯಾಭ್ಯಾಸ ಕಲಿಯಲು ಸಾಕಷ್ಟು ಸ್ಟೂಡೆಂಟ್ಸ್ ಬರುತ್ತಾರೆ ಮತ್ತು ಸ್ಟೂಡೆಂಟ್ಸ್ ಗೆ ವಿದ್ಯಾಭ್ಯಾಸ ಹೇಳಿಕೊಡಲು ಲೆಕ್ಟುರ್ಸ್ ಕೂಡ--

ಇದು ಒಂದು ಜನರು ಸಣ್ಣ ಮಕ್ಕಳು ನೋಡುವ ಸ್ಥಳವಾಗಿದೆ ಜನರು ಅನಿಮಲ್ ಪಾರ್ಕ್ ಇಲ್ಲಿ ಬರುವ ಪ್ರಾಣಿಗಳ ಫೋಟೋನ ತೆಗೆದುಕೊಳ್ಳುತ್ತಾರೆ.

ಇದೊಂದು ಆಟೋ ಆಗಿದೆ ಈ ಆಟೋ ಅಕ್ಕ ಪಕ್ಕ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಈ ಆಟೋ ಜೊತೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಫೋಟೋ ವನ್ನು ತೆಗೆದುಕೊಳ್ಳುತ್ತಿದ್ದಾರೆ .

ಅದು ನಮಗೆ ಯಾಕೆ ಯೂಸ್ ಆಗುತ್ತೆ ಅಂದ್ರೆ ಇನ್ನೊಬ್ರಿಗೆ ನೋಡೋಕೆ ಚೆನ್ನಾಗ್ ಕಾಣೋಕೆ ಇದರಿಂದಾಗಿ ತುಂಬ ಬೆನಿಫಿಟ್ಸ್ ಇದೆ. ಬ್ಯೂಟಿ ಪಾರಲೌರ್ ಮತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ--

ಅವು ಹಲವಾರು ಕ್ಯಾಸ್ಟನಿಂದ ವಿವಾಹವನ್ನು ನಡೆಯುತ್ತವೆ ಮದುವೆ ಮಂಟಪದಲ್ಲಿ ನೈಟ್ ಟೈಮ್ ರಿಸೆಪ್ಶನ್ ಮಾಡ್ತಾರೆ.

ಒಂದು ದೊಡ್ಡು ಲೈಟ್ ಕಂಬ ಸಹ ಕಂಡು ಬರುತ್ತಿದೆ ಈ ನೇಚರ್ ಒಂದು ನಮ್ಗೆ ಆನಂದ ಕೊಡುವ ಒಂದು ಸ್ಥಳವಾಗಿದೆ.

ನೆಲ ಇಂದ ಕಾಣುತ್ತಿದೆ ಮತ್ತು ಈ ಪಾರ್ಕ್ ನೆಲ ಮರಳು ಕಲ್ಲು ಮಣ್ಣು ಇಂದ ಕೂಡ ಕಂಡು ಬರುತ್ತಿದೆ ಈ ಪಾರ್ಕ್ ಅಲ್ಲಿ ಹಲವಾರು ಜನಗಳು--

ಈ ಶಾಲೆ ಹತ್ತಿರ ಒಂದು ಜೀಪ್ ಸಹ ಕಂಡು ಬರುತ್ತಿದೆ. ಈ ಶಾಲೆ ಬಹಳ ಅಗಲ ಎತ್ತರ ಮತ್ತು ಬಹಳ ಉದ್ದ ವಿಶಾಲವಾಗಿ ಮತ್ತು--

ಈ ರೋಡ್ ಅಲ್ಲಿ ಚಲಿಸದೆ ಇರುವಂತಹ ಒಂದು ಬೈಕ್ ಈ ಬೈಕ್ ಅಲ್ಲಿ ಎರಡು ವ್ಯಕ್ತಿಗಳು ಕಂಡು ಬರ್ತಾ ಇದ್ದಾರೆ ಹಾಗು ಈ ರೋಡ್ ಅಲ್ಲಿ--

ಇದೊಂದು ಗೌತಮ ಬುದ್ಧನ ಸ್ಟ್ಯಾಚು ಆಗಿದೆ. ಈ ಗೌತಮ ಬುದ್ಧ ಸ್ಟ್ಯಾಚು ತುಂಬ ಕಲರ್ಫುಲ್ ಅದ್ಬುತ--

ಮೊಳಕೆ ಕಟ್ ಕಾಲು ಎಲ್ಲವನ್ನು ನೀಡುತ್ತಾರೆ ಹಾಗೆ ಮಕ್ಕಳ ಜೊತೆ ಸೇರಿ ಅವರು ಆನಂದವಾಗಿ ಇರುತ್ತಾರೆ.